ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಆ ಕಟ್ಟಡ ಮುಂದೆ ಹಲವು ಗಿಡ ಮರಗಳು ಬೆಳೆದುಕೊಂಡಿವೆ.

ಹಾಗೂ ಆ ಬಸ್ ಗಳ ಮೇಲೆ ಸ್ವಲ್ಪ ಜನ ನಿಂತಿದ್ದಾರೆ ಹಾಗೂ ಆ ಬಸ್ ಒಳಗೆ ಸ್ವಲ್ಪ ಜನ ಹತ್ತುತ್ತಿದ್ದಾರೆ.

ಆ ರೂಮಿಗೆ ಗಾಜಿನ ಕಿಡಿಕೆಗಳಿದ್ದು ಎ_ಸಿ ಕ್ಯಾಮೆರಾ ಬಲ್ಪ್ ಗಳು ಹಾಗು ಭಾವಚಿತ್ರವಿದೆ.

ಹಾಗು ಕೊಠಡಿಯವರಗೆ ರಸ್ತೆಯಲ್ಲಿ ಕಾರುಗಳು ಹೋರಾಡುವುದನ್ನು ನೋಡಬಹುದಾಗಿದೆ.

ಹಾಗೂ ಕಲೆಗಾರ ಈ ಕುರ್ಚಿಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ.

ನಾಲ್ಕು ಜನರಲ್ಲಿ ಒಬ್ಬ ಕೆಂಪು ಬಟ್ಟೆಯನ್ನು ಧರಿಸಿದ್ದು ಮೂವರು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ.

ಆ ಬಟ್ಟೆಯ ಗಡಿಯಲ್ಲಿರುವ ಮಹಿಳೆಯರು ಧರಿಸುವಂತಹ ಉಡುಪುಗಳನ್ನು ಇಲ್ಲಿ ತೋರಿಸಲಾಗಿದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡವನ್ನು ತೋರಿಸಲಾಗಿದೆ.

ಹಾಗೂ ಆ ಕಟ್ಟಡಕ್ಕೆ ಮರುಜೀವ ನೀಡಲು ಮರಗಳನ್ನು ನೆಟ್ಟು ಅದನ್ನು ಸರಿ ಮಾಡಲು ಪ್ರಯತ್ನಿಸುತ್ತಿರುವ ದೃಶ್ಯವಾಗಿದೆ.

ಈ ಕಟ್ಟಡದ ಮುಂದೆ ಮೂರು ಮರಗಳು ಇವೆ ಆ ಮರಗಳ ಪಕ್ಕದಲ್ಲಿ ಎರಡು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದೆ.

ಹಾಗು ಆ ಕೆರೆಯನ್ನು ಇಬ್ಬರು ವೀಕ್ಷಿಸುತ್ತಿದ್ದಾರೆ.

ಅದರ ಮುಂದೆಯೇ ಒಂದು ಪೆಟ್ರೋಲ್ ಬಂಕನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಇದರಲ್ಲಿ ಎರಡು ಗಣಕಯಂತ್ರಗಳಿದ್ದು ಎರಡು ಕುರ್ಚಿ ಗಳನ್ನು ಇರಿಸಲಾಗಿದೆ.

ಈ ಚಿತ್ರದಲ್ಲಿ ಹಲವು ಬಸ್ಸುಗಳು ನಿಂತಿರುವುದ್ದನ್ನು ನಾವು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡವನ್ನು ನೋಡಬಹುದಾಗಿದೆ ಆ ಕಟ್ಟಡದ ಪಕ್ಕದಲ್ಲಿಯೇ ಒಂದು ರಸ್ತೆಯನ್ನು ಕೂಡ ಕಾಣಬಹುದಾಗಿದೆ.

ಹಾಗೂ ಆ ಗೇಟಿ ನ ಮೇಲೆ ಎರಡು ಕಂಬಗಳನ್ನು ಕೂಡ ನೆಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ ಆ ರಸ್ತೆಯ ಮೇಲೆ ನಾಲ್ಕು ಜನ ನಡೆಯುತ್ತಿರುದನ್ನು ಗಮನಿಸಬಹುದಾಗಿದೆ.

ಅವು ಅಲ್ಲಿ ಹಲವು ಮೇಜುಗಳು ಹಾಗೂ ಕುರ್ಚಿಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಕೊಠಡಿಯನ್ನು ತೋರಿಸಲಾಗಿದೆ ಆ ಕೊಠಡಿ ಒಳಗೆ ಹಲವರು ಕೂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡಿಯನ್ನು ತೋರಿಸಲಾಗಿದೆ ಆ ಕಟ್ಟಡಿ ಒಳಗೆ ಹಲವು ಮೇಜುಗಳು ಇದ್ದು--

ಈ ಚಿತ್ರದಲ್ಲಿ ಒಂದು ದೊಡ್ಡ ಬೆಟ್ಟವನ್ನು ತೋರಿಸಲಾಗಿದೆ.

ಹಾಗೂ ಚಿಕ್ಕ ಚಿಕ್ಕ ಕಲ್ಲುಗಳು ಸಹ ಇದೆ ಹಾಗೂ ಅದರ ಮುಂದೆ ಒಂದು ದೊಡ್ಡ ಮರ ಹಾಗೂ ಹಿಂದೆ ಹಲವು ಮರಗಳನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ನೋಡಬಹುದಗಿದೆ ಹಾಗೂ ಆ ಕಟ್ಟಡದ ಮುಂದೆ ಒಂದು ರೋಡ್ ಇದೆ.

ಹಾಗೂ ಆ ಕೊಠಡಿಯಲ್ಲಿ ಹಲವು ಅಂಗಡಿಗಳನ್ನು ಇರಿಸಲಾಗಿದೆ.

ಈ ಚಿತ್ರದಲ್ಲಿ ಒಂದು ವಿಶಾಲವಾದ ಕಟ್ಟಡವನ್ನು ತೊರಿಸಲಾಗಿದೆ ಆ ಕಟ್ಟಡದ ಒಳಗೆ ಹಲವು ವಾಹನಗಳನ್ನು ನಿಲ್ಲಿಸಲಾದೆ.

ಹಾಗು ಆ ಕಟ್ಟಡದ ಮುಂದೆ ಎರಡು ವಿದ್ಯುತ್ ಕಂಬಗಳು ಇದ್ದು ಹಾಗು ಅದರ ಮುಂದೆ ಹಲವು ಗಾಡಿಗಳನ್ನು ನಿಲ್ಲಿಸಲಾಗಿದೆ.

ಈ ಚಿತ್ರದಲ್ಲಿ ಒಂದು ಬೀದಿಯಲ್ಲಿ ಹಲವು ವಾಹನಗಳು ಓಡಾಡುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ.

ಹಾಗೂ ಆ ಕಟ್ಟಡದಲ್ಲಿ ದೀಪಗಳನ್ನು ಕೂಡ ಅಳವಡಿಸಲಾಗಿದೆ.

ಅದರಲ್ಲಿ ಒಂದು ಗ್ರಾನೈ ಟ್ ಅನ್ನು ತಳ್ಳುವ ಯಂತ್ರದ ಮೂಲಕ ಇಬ್ಬರು ಹುಡುಗರು ತಳ್ಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ.

ಹಾಗೂ ಸ್ವಲ್ಪ ಚೇರ್ ಗಳನ್ನು ಜೋಡಿಸಲಾಗಿದೆ ಆ ಚೇರ್ ಗಳಿಗೆ ಕಪ್ಪು ಸಮವಸ್ತ್ರವನ್ನು ಧರಿಸಲಾಗಿದೆ.

ಆ ಕೊಠಡಿಗೆ ಎರಡು ಪೈಪ್ ಗಳು ಹಾಗೂ ಹಲವು ಲೈಟ್ ಗಳನ್ನು ಅಳವಡಿಸಲಾಗಿದೆ.

ಹಾಗೂ ಆ ರಸ್ತೆಗೆ ಅಡ್ಡಲಾಗಿ ಉ ಎರಡು ಗೇಟ್ ಗಳನ್ನು ನಾವು ನೋಡಬಹುದಾಗಿದೆ.

ಹಾಗೂ ಅಕ್ಕ-ಪಕ್ಕ ಕೆಲವು ಮರ ಗಿಡಗಳು ಬೆಳೆದುಕೊಂಡಿದ್ದು ಆ ಗೇಟಿನ ಮೇಲೆ ನಿಸರ್ಗ ಉದ್ಯಾನವನ ಎಂದು ಬರೆಯಲಾಗಿದೆ.

ಹಾಗು ಕೆಲವು ಯಂತ್ರಗಳನ್ನು ಕೂಡ ನೋಡಬಹುದಾಗಿದೆ.